ಈಮಾನ್ ಅಲ್ಲಿ ಇದ್ರೆ ಎಲ್ಲವಕು ಖರ್ಚು ಮಾಡ್ತಾರಾ ಎಲ್ಲಕು ಎತ್ಕೋತಾರ ಬ್ಯಾಂಕ್ ಲಿ ಇದ್ರೆ ಯಾವಾಗ್ಲೂ ಇಷ್ಟ ಬಂದಾಗ ಎತ್ಕೊಬಹುದು. ಸ್ಟೇಪ್ ಆಗಿ ಇರ್ತದ.

ಅಲ್ಲಿ ಏನು ಹಾಕ್ದೇ ಬರಿ ಈಟಿಗಲಿ ಕಟ್ಟಿ ಮಣ್ಣಲಿ ಕಟ್ಟಿ--

ಇದು ಯಾಯಮ ಮಾಡೋದು ವ್ಯಾಯಾಮ ಮಾಡ್ತೀನಿ ಅಂತ ಕಾಲು ಕೈ ಎಲ್ಲ ನಿಗರಸ್ಥರ ನಾಗಾ ಪಲ್ಟಿ ಹಾಕ್ತಾರ.

ದೊಡ್ಡ್ ಹುಡುಗ್ರು ಹುಡುಗೀರು ಹುಡಗರು ಎಲ್ಲ ಕಾಲೇಜ್ ಮಕ್ಕಳು ಓದೋದು ಸ್ಥಳ.